ಇಲ್ಲಿ ಎಲ್ಲಾ ಮಕ್ಕಳು ನೃತ್ಯ ಮಾಡುತ್ತಿದ್ದಾರೆ. ಕೆಂಪು ಬಣ್ಣ ಬಟ್ಟೆ ಆಕಿದ್ದಾರೆ ಅಸಿರು ಬಣ್ಣದ ಬಟ್ಟೆ ಆಕಿದ್ದಾರೆ ಕಪ್ಪು ಬಣ್ಣದ ಬಟ್ಟೆ ಆಕಿದ್ದಾರೆ.

ಎಲ್ಲಿ ಜೈನ ಬುದ್ಧ ದೇವರಿಗೆ ಪೂಜೆ ಸಲ್ಲಿಸುತಿದ್ದರೆ ಚಿತ್ರೀಕರಣವು ನಡಿಯುತ್ತಿದೆ. ಅಅ ಸಿಮೆಂಟ್ ನೆಲವು ಇದೆ

ಇದು ಕೊಟ್ಟಿಗೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ಅಮ್ಮ ಅಂದ್ರೆ ಎಮ್ಮೆ ಇದೆ. ಅದ್ರು ಕರು ಇದೆ ಅವುಕೆ --

ಇದೊಂದು ಒಡವೆ ಅಂಗಡಿ ತರಹ ಕಾಣಿಸುತ್ತಿದೆ. ಇಲ್ಲಿ ದೀಪಾಲ ಕಂಬಗಳು ಇಟ್ಟಿದ್ದಾರೆ.

ಕೆಂಪು ಬಣ್ಣದ ಗೋಡೆಗಳು ಇವೆ ಮರದ ಕದಗಳು ಬಾಗಿಲು ಇವೆ ಅದರಲ್ಲಿ ಕಿಟಕಿಗಳು ಇವೆ

ವಿದ್ಯುತ್ ಕಂಬವು ಇದೆ ಪಕ್ಕದಲ್ಲಿ ಬಿಳಿಯಾದ ಗೋಪುರ ತರ ಕಾಣಿಸುತ್ತಿದೆ. ಎಲ್ಲಾರು ಹುಡುಗರು ಚಂಡು ಹಿಡಿದುಕೊಂಡು ಆಟವಾಡು--

ಇದೊಂದು ದೊಡ್ಡ ಅಣಕ ಅಣೆಕಟ್ಟೆ. ಇಲ್ಲಿ ನ ಇಲ್ಲಿ ತುಂಬಾ ನೀರಿದೆ.

ಅಲ್ಲಿ ಒಂದು ಬಟ್ಟೆ ಇದೆ. ಗಾಜಿನಾ ಕನ್ನಡಿ ಒಂದಿದೆ. ಒಬ್ಬರು-ಒಬ್ಬರ ಕೈ ಕಾಣಿಸುತ್ತಿದೆ ಒಂದು ಬಟ್ಟೆಯಿದೆ. ಹಿಲ್ಲಿ ಕರ್ನ--